ಫೈವ್ ಸ್ಟಾರ್ ಹೋಟೆಲ್ ಗಿಂತ ರೋ ಇ ರೋಡ್ ಸೈಡ್ ಟಿ ಮಾರೋಕ್ ಇಟ್ಕೊಂಡಿರ್ತರಲ್ಲಾ ಅಲ್ಲಿ ಕುಡಿಯೋ ಟಿ ಟೇಸ್ಟೇ ಬೇರೆ ಇರುತ್ತೆ.

ಕೃಷ್ಣ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ? ಅವ್ನ್ ಸ್ಟ್ಯಾಚ್ಯೂ ನೂ ನೋಡೋಕ್ ಚೆನ್ನಾಗಿರುತ್ತೆ ಅವ್ನ್ ಕೈಯಲ್ಲಿರೋ ಕೊಳಲು ತುಂಬಾ ಚೆನ್ನಾಗಿರುತ್ತೆ .